ನಾವು ನೇಚರ್ ಸುತಾಡಕ್ ಹೋಗಿ ನೇಚರ್ ನೋಡಿ --

ಪೆಟ್ರೋಲ್ ಬಂಕ್ ಯಿಂದ ಏನಾಗತ್ ಪೆಟ್ರೋಲ್ ಬಂಕ್ ನ್ಯಾಗ--

ಹಳೆ ಕಾರ್ನ್ನ ಸೇಲ್ ಮಾಡೋ ಸೆಂಟರ್ ಅಂತ ಗೊತ್ತಾಗ್ತಾ ಇಲ್ಲ.

ಎಲ್ಲರೂ ಈ ತರ ಕೇಳಿ ಇಟ್ಕೋಬೇಕು.